ಆಹ್ ಮುಂದ್ಗಡೆ ಆಹ್ ಅದು ಗ್ರೀನ್ ಮತ್ತು ಪಿಂಕ್ ಕಲರ್ ಕುರ್ತಿ ಇದಾವೆ ಆಮೇಲೆ ಅಲ್ಲಿ ಎಲ್ಲೋ ವೈಟ್ ಗ್ರೀನ್ ಬ್ಲೂ ಆಹ್ ಮೆರೂನ್ ಆಹ್ ವೈಟ್ ಆಹ್ ಲೈಟ್ ಬ್ಲೂ ಕಲ್ಲರ ಲ್ಲೆಲ್ಲಾ ಕುರ್ತಿ ಇದಾವೆ.

ಗ್ರೀನ್ ಅಂಡ್ ಚೋಕ್ ಮೆರೂನ್ ಕಲರು ಸ್ಯಾರೀನ ಹಾಕ್ಕೊಂಡಿ ಇಲ್ ಡ್ಯಾನ್ಸ್ ಮಾಡ್ತಾಇದ್ದಾರೆ ಅದ್ನ ನಾವಿಲ್ ನೋಡಬಹುದು.

ಸ್ಟಾಫ್ ಲಾಕರ್ ಇದವೆ ಆಮೇಲೆ ಅಲ್ಲಿ ಅ-- ಮ್ಆ -- ಮೇನ್ ಬೋರ್ಡ ಗಳ್ ಯಾವ್ದೋ ಬೋರ್ಡ್ ಕಾಣ್ತಾ ಇದೆ ಆಮೇಲೆ ಇಲ್ಲಿ ಹೊರಗಡೆ ಬೈಕ ಗಳ್ ನಿಂತಿರೋದನ್ನ ನಾವ್ ಈ ಫೋಟೋ ದಲ್ಲಿ ನೋಡಬಹುದು.